ಆ ಸೂಚನಾ ಪಲಕದಲ್ಲಿ ಆಪೇಕ್ಸ್ ಫಿಟನೆಸ್ ಸೆಂಟರ್ ಫೀಲ್ಸ್ ಡೀಟೇಲ್ಸ್ ಎಂದು ಬರೆಯಲಾಗಿದೆ.

ಹಾಗು ಅಲ್ಲಿ ಒಂದು ಕಂಬವು ಇದೆ ಹಾಗು ಒಂದು ದ್ವಿಚಕ್ರ ವಾಹನ ಕೂಡ ಇದೆ.

ಹಾಗೂ ಇಲ್ಲಿ ಬಿಳಿಯ ಬಣ್ಣದ ಲೈಟ್ಸ್ ಗಳಿವೆ.

ಹಾಗು ಇಲ್ಲಿ ಕಸದ ಬಾರಿಗಳನ್ನು ಇಕ್ಕಲಾಗಿದೆ.

ಹಾಗು ಇಲ್ಲಿ ಒಂದು ಟೇಬಲ್ ಇದೆ.

ಅಲ್ಲಿ ಸೂಚನಾ ಫಲಕದಲ್ಲಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಎಂದು ಬರೆಯಲಾಗಿದೆ.

ಇದು ಒಂದು ಧಾನ್ಯವನ್ನು ತಯಾರಿಸುವ ಕಾರ್ಖಾನೆ ಇದೆ.

ಆ ಕಾರಿಗೆ ವಿಧವಿಧವಾದ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿದೆ.

ಇದರ ಸುತ್ತಮುತ್ತಲು ಅನೇಕ ರೀತಿಯ ಗಿಡ ಮರಗಳಿಂದ ಕೊಡಿದೆ.

ಇಲ್ಲಿ ಹೊರಗಡೆ ಸೂಚನಾ ಫಲಕದಲ್ಲಿ ಮಹರ್ಷಿ ಆಂಗ್ಲ ಮಾದ್ಯಮ ಶಾಲೆ ಗಣೇಶ ಮೈದಾನ ಬೀದರ್ ಎಂದು ಬರೆಯಲಾಗಿದೆ.

ಇಲ್ಲಿ ನಾಲ್ಕು ಮ ವ್ಯಕ್ತಿಗಳು ನಿಂತಿದ್ದಾರೆ.

ಅಲ್ಲಿ ಒಂದು ಸೂಚನಾ ಫಲಕವನ್ನು ಹಾಕಲಾಗಿದೆ.

ಹಾಗು ಅಲ್ಲಿ ಅನೇಕ ರೀತಿಯ ಪೈಪ್ ಗಳನ್ನು ಸಾಲಿನಲ್ಲಿ ಇಕ್ಕಲಾಗಿದೆ.

ಆ ಕೊಣೆಯ ಒಳಗಡೆ ಬರಲು ಒಂದು ಬಾಗಿಲು ಇದೆ.

ಇಲ್ಲಿ ಒಂದು ದೊಡ್ಡದಾದ ಲೈಟಿನ ಕಂಬವು ಇದೆ.

ಇದರ ಒಳಗಡೆ ಬರಲು ಒಂದು ದೊಡ್ಡದಾದ ಬಾಗಿಲು ಇದೆ.

ಇಲ್ಲಿ ದೊಡ್ಡ ದೊಡ್ಡ ಕಂಬಗಳು ಇವೆ.

ಇಲ್ಲಿ ಬಿಸ್ಕಟ್ಸ್ ಗಳು ಪೌಡರ್ ಸಾಬೂನ್ಸ್ ಕ್ರೀಮ್ಸ್ ಹೀಗೆ ಹಲವಾರು ವಸ್ತುಗಳು ಇವೆ.

ಇದರ ಸುತ್ತಮುತ್ತಲು ಅನೇಕ ರೀತಿಯ ವ್ಯಕ್ತಿಗಳು ಚಲಿಸುತ್ತಿದ್ದಾರೆ.

ಹಾಗು ಇಲ್ಲಿ ಒಂದು ಕಿಟಕಿ ಇದೆ.

ಇಲ್ಲಿ ಗೋಡೆಗೆ ಒಂದು ಗಡಿಯಾರವನ್ನು ಹಾಕಲಾಗಿದೆ.

ಇಲ್ಲಿ ದ್ವಿ ಚಕ್ರ ವಾಹನಗಳು ನಿಂತಿವೆ.

ಹಾಗೂ ಇಲ್ಲಿ ಒಂದು ಏಣಿ ಇದೆ.

ಹಾಗೂ ಅನೇಕ ರೀತಿಯ ಕಿಟಕಿಗಳನ್ನು ಒಳಗೊಂಡಿದೆ.

ಹಾಗು ಆ ಮನೆಯ ಸುತ್ತ ಮುತ್ತಲು ಗಿಡ ಮರಗಳಿಂದ ಕೂಡಿದೆ.

ಅಲ್ಲಿ ಹೊರಗಡೆ ಸೂಚನಾ ಫಲಕದಲ್ಲಿ ಸಿ_ಒ_ಬಿ ಎ_ಟಿ_ಎಂ ಎಂದು ಸೂಚನಾ ಫಲಕವನ್ನು ಹಾಕಲಾಗಿದೆ.